ಇಲ್ಲಿ ಬಲಭಾಗದಲ್ಲಿ ಸೈಕಲ್ ಅನ್ನ ಇಟ್ಟಿದೆ.

ಅವು ಟೈಲ್ಸ್ ಪಾರ್ಟಿಕಲ್ ಗಳಾಗಿವೆ ಅದರ ಕೆಳಭಾಗದಲ್ಲಿ ರಾಡ್ ಗಳನ್ನು ಇಟ್ಟಿದ್ದಾರೆ ಮತ್ತು ಅದರ --

ಬಲಭಾಗದಲ್ಲಿ ಗಿಡ ಇದಾವೆ ಎಡಭಾಗದಲ್ಲೂ ಗಿಡ ಇದ್ದಾವೆ ಇದು ಒಂದು ನದಿ ಮೇಲೆ ನಿಂತಿದ್ದಾವೆ.

ಇದು ಒಂದು ಟೇಲ್ಸ್ ಟೇಲ್ಸ್ ಪಾಟಿಕಲ್ಲು ನೆಲಕ್ಕೆ ಪಾಟಿಕಲ್ಲು ಹಾಕುವ ಟೇಲ್ಸ್ ಇದಾವೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಸುತ್ತ ಅಲ್ಲಿ ದೂರಲಿ ಲೈಟ್ ಹಾಕಿದ್ದಾರೆ.

ಗ್ವಾಡೆಯ ಮೇಲೆ ಫ್ಯಾನ್ ಹಾಕಿದ್ದಾರೆ ಎರಡು ಬಲ್ಪ್ ಇವೆ.

ಇಲ್ಲಿ ಸುತ್ತಮುತ್ತ ಬರೊ ಬೆಟ್ಟ ಐತೆ ಬೆಟ್ಟದ ಮೇಲೆ--

ಅಲ್ಲಿ ಒಂದು ಶ್ರೀ ಅಂತ ಬರೆದಿದ್ದಾರೆ ಅಲ್ಲಿ ಸಣ್ಣ ಸಣ್ಣ.

ತಗಡನ್ನು ಬಡೆದಿದ್ದಾರೆ ಮತ್ತು ಅದರ ಹಿಂದಿನ ಭಾಗದಲ್ಲಿ ತಗಡನ್ನು ಬಿಡೆಡಿದ್ದಾರೆ.

ಇಲ್ಲಿ ಪ್ರಯೋಗ ಮಾಡಿರುವುದು ಒಬ್ಬ ಮನುಷ್ಯನ್ದು ಮೂಳೆ ಎಲ್ಲಾದ್ರೂ ಇಲ್ಲಿ--

ಕಿಟಕಿ ಐತಿ ಕಿಟಕಿಗೆ ಪದ್ರೆ ಹಾಕ್ಯಾರ ಇಲ್ ಕಾಲ್ತಾಲ್ ಮಿಷಿನ್ ಐತಿ ಸ್ವಿಚ್ ಬೋರ್ಡ್ ಅದವು.